ಏನ್ ಮಾಡ್ತಿದ್ರು ಎಲ್ಲ ಟೀಚರ್ಸ್ ಗಳು ಇರ್ತ್ತರ ಆ ಟೀಚರ್ಸ್ ಮನೆ ಮನೆಗೆ ಹೋಗಿ ಎಲ್ಲ ಸ್ಟೂಡೆಂಟ್ಸ್ ನ ಕರ್ಕೊಂಡು ಬರ್ತಿದ್ರು. ಕರ್ಕೊಂಡು ಬಂದು ತಾವೇ ಸ್ವತಃ ಒಂದ್ ತಾಲಿಯಲ್ಲಿ ಸ ಮ ಮರದ ಕೆಳ ಕೆಳಗೆ ಅಲ್ಲಿ ಬೋರ್ಡ್ ಹಾಕೊಂಡು ತಾವೇ ಒಟ್ಟಿಗೆ ತಾವೇ ಸ್ಟೂಡೆಂಟ್ಸ್ ಗೆ ಹೇಳ್ಕೊಡ್ತಿದ್ರು. ಈರೀತಿ ಸ್ಕೂಲ್ ಗೆ ಹೋಗ್ತಿದ್ರು ಆಗಿನ ಕಾಲದ ಮಕ್ಕಳು.

ಅದೇ ಎಲ್ಲರಿಗು ಅಷ್ಟೊಂದ್ ನಮ್ ಹಾಸ್ಟೆಲ್ ಅಂದ್ರೆ ಇಷ್ಟ ಇಲ್ಲ ಬಟ್ ನಮ್ ಹಾಸ್ಟೆಲ್ ಫುಲ್ ಸ್ಟ್ರಿಕ್ಟ್ ಆಗಿ ಇದೆ ಬಟ್ ನಮ್ ಹಾಸ್ಟೆಲ್ ಎಲ್ಲ ಸ್ಪೆಷಾಲಿಟಿಸ್ ಕೊಡ್ತಾ ಕೊಡುತ್ತೆ ಓದಕಂತು ಮಸ್ತ್ ಪ್ಲೇಸ್ ಅಂದ್ರೆ ನಮ್ ಹಾಸ್ಟೆಲ್ ಎ.

ಡಾಕ್ಟರ್ ರು ಡಾಕ್ಟರ್ ಒಂದ್ ಪೇಷಂಟ್ ಗೆ ಚೆಕಪ್ ಮಾಡಿದ್ದ. ಐ ಥಿಂಕ್ ಆ ಪೇಷಂಟ್ ಗೆ ಹುಷಾರ್ ಇದ್ದಹಾಂಗ್ ಇಲ್ಲ. ನಾವ್ ಎಲ್ಲರು ನಮಗೆ ಹುಷಾರ್ ಇಲ್ದಾಗ ಎಲ್ಲಿಗೆ ಹೋಗ್ತಿವಿ ಎಲ್ಲರು ಕನ್ಸನ್ ಮಾಡೋದು ಡಾಕ್ಟರ್ ಹತ್ರನೇ. ಆ ಡಾಕ್ಟರ್ ಹತ್ರ ಹೋದ್ರೆ ಯಾವದೇ ಪೈನ್ ಆಗ್ಲಿ ಯಾವದೇ ರೀತಿಗಾಗ್ಲಿ ನಾವು ಚೆಕಪ್ ಮಾಡ್ಕೊಳಕ್ಕೆ ನಾವು ಡಾಕ್ಟರ್ ಹತ್ರನೇ ಹೋಗೋದು ಡಾಕ್ಟರ್ ಹತ್ರ ಹೋದ್ರೆ ನಮ್ಗೆ ನಮ್ ಪ್ರಾಬ್ಲಮ್ ಗೆ ಸಲ್ಯೂಷನ್ ಸಿಗುತ್ತೆ.

ಇದು ಒಂದು ಸ್ಟ್ಯಾಚು ಈ ಸ್ಟ್ಯಾಚು ವಲ್ಲಿ ಇಬ್ಬರು ಮನುಷ್ಯರು ಇದ್ದಾರೆ ಮತ್ತ್ ಒಂದು ಕೆಳಗೆ ಒಂದು ಕುದುರೆ ಇದೆ ಕುದುರೆ ಮೇಲೆ ಇಬ್ಬರು ಫ್ರೀಡಂ ಫೈಟರ್ ಐ ಥಿಂಕ್ ಇದ್ದಾರೆ. ಹ್ಹ್ಹ್ ಅದರ ಹಿಂದೆ ನಾವೇ ನೋಡಬಹುದು ಸುತ್ತಮುತ್ತ ಎಲ್ಲ ಒಂದು ಸುಂದರವಾದ ಪರಿಸರ ನೋಡಬಹುದು ದೊಡ್ಡ್ ಮರ ಇ --

ಸ್ಕೂಲ್ ಬಳ್ಳಾರಿ ಯಲ್ಲಿ ಟೂ ಡಿಫರೆಂಟ್ ಟೈಪ್ ಆಫ್ ಸ್ಕೂಲ್ಸ್ ಇದಾವೆ.

ಆ ಆಫೀಸ್ ಇಂದ ಇಲ್ ಆಫೀಸ್ ನಲ್ಲಿ ತುಂಬಾ ಜನರು ವರ್ಕ್ ಮಾಡ್ತಾ ಇದ್ದಾರೆ. ಆಫೀಸ್ ಎದರಗಡೆನೇ ರೋಡ್ ಇದೆ. ಆ ರೋಡ್ ಪಕ್ಕಕ್ಕೆ ಒಂದ್ ಬಿಲ್ಡಿಂಗ್ ಇದೆ. ಆಫೀಸ್ ಇಂದ ಒಂದು ಹುಡುಗ ಪಾಸ್ ಆಗ್ತಿದ್ದೆ ರೋಡ್ ರೋಡ್ ಮೇಲೆ ಒಂದ್ ಥ್ರೀ ಹುಡುಗಿಯರು ಈ ಥಿಂಕ್ ಲೇಡಿಸ್ ಹೋಗ್ತಾಯಿದ್ದರೆ. ಇಲ್ ಆಫೀಸ್ ಲಿ ಮೂವರು ಜನ ಕೆಲಸ ಮಾಡ್ತಾಯಿದ್ದರೆ. ಈ ಆಫೀಸ್ ತುಂಬಾ ದೊಡ್ಡದು ಇದೆ ಐ ಥಿಂಕ್ ನೋಡಕ್ಕೆ ಚೆನ್ನಾಗಿ ಇದೆ.